ಇಲ್ಲಿ ಒಂದು ದೃಶ್ಯದಲ್ಲಿ ಏನೂ ನೋಡುತ್ತೀವಿ ಅಂದರೆ ಇಲ್ಲಿ ಒಂದು ಏರ್‌ಟೆಲ್‌ ಆಫೀಸ್‌ ಇದೆ ಅದರ ಒಂದು ಎಡ ಭಾಗದಲ್ಲಿ ಒಬ್ಬ ವ್ಯಕ್ತಿಯು ನಿಂತುಕೊಂಡಿದ್ದಾನೆ ಆತನೂ ರೆಡ್‌ ಕಲರ್‌ ಟೀ ಶರ್ಟ್

ಆ ಒಂದು ಸಿಂಹಾಸನವನ್ನು ಅನೇಕ ಹೂವುಗಳಿಂದ ಅಲಂಕರಿಸಲಾಗಿದೆ ಮತ್ತು ಅದನ್ನು ಚಾಲನೆ ಮಾಡುಕಂತಾ ಡ್ರೈವರ್‌ ವೈಟ್‌ ಕಲರ್‌

ಆಕೆಯ ಮುಂಭಾಗದಲ್ಲಿ ಒಬ್ಬ ವ್ಯಕ್ತಿ ನಿಂತಿದ್ದಾನೆ ಆತ ಸಿಮೆಂಟ್‌ ಕಲರ್‌ ಶರ್ಟ್‌ ಬ್ಲಾಕ್‌ ಕಲರ್‌ ಪ್ಯಾಂಟ್‌ ನ್ನು ಹಾಕಿಕೊಂಡಿದ್ದಾನೆ.

ಆತ ಲೈಟ್‌ ಕಲರ್‌ ಶರ್ಟ್‌ ಮತ್ತು ಬ್ಲಾಕ್‌ ಕಲರ್‌ ಪ್ಯಾಂಟ ನ್ನು ಧರಸಿಕೊಂಡು ನಿಂತುಕೊಂಡಿದ್ದಾನೆ.

ಇಲ್ಲಿ ನಾವು ನೋಡುತ್ತಿರುವ ಚಿತ್ರದಲ್ಲಿ ಏನು ನೋಡುತ್ತೆವೆ ಎಂದರೇ ಒಂದು ಗೃಹದ ಒಳಗಡೆ ಎಲ್ಲೋ ಪರ್ಪಲ್ ಕಲರ್ ಬಲೂನ್ ಗಳಿಂದ ಅಲಂಕರಿಸಲಾಗಿದೆ.

ಇಲ್ಲಿ ನಾವು ನೋಡುತಿರು ದೃಶ್ಯ ದಲ್ಲಿ ಏನು ನೋಡುತ್ತೆವೆ ಅಂದರೆ ಒಂದು ಜಾತ್ರೆಯಾ ಸಮ್ಮೇಳನದಲ್ಲಿ ಒಂದು ಆಟಿಕೆ ವಸ್ತುಗಳ್ಳನ ನೋಡುತ್ತೆವೆ ಜೋಕಾಲಿ ಮತ್ತು ಬ್ರೇಕ್ ಡ್ಯಾನ್ಸಗಲ್ಲ ನು ನೋಡುತ್ತೆವೆ.

ಇಲ್ಲಿ ನಾವು ನೋಡುವಂತ ದೃಶ್ಯದಲ್ಲಿ ಏನು ನೋಡುತ್ತೇವೆ ಎಂದರೆ ಒಂದು ಕಲ್ಲಿನ ಗೋಡೆ ಇದೆ ಆ ಕಲ್ಲಿನ ಗೋಡೆ ಒಳಗಡೆ ಪುರುಷರ ಮತ್ತು ಸ್ತ್ರಿಯರ --

ಇಲ್ಲಿ ನಾವು ನೋಡುತ್ತಿರುವ ದ್ರಶ್ಯದಲ್ಲಿ ಏನು ನೋಡುತ್ತೇವೆ ಅಂದರೆ ಇಲ್ಲಿ ಒಂದು ಬಸ್ ಸ್ಟಾಂಡ್ ಇದೆ ಆ ಬಸ್ಸ್ಟಾಂಡ್ ಲ್ಲಿ ಎರಡು ಬಸ್ಸುಗಳನ್ನು ನೋಡುತ್ತೇವೆ.

ಇಲ್ಲಿ ನಾವು ನೋಡುತ್ತಿರುವ ಚಿತ್ರದಲ್ಲಿ ಏನಿದೆ ಅಂದರೆ ಒಂದು ಬಸ್ ಸ್ಟಾಂಡ್ ಇದೆ.

ಇಲ್ಲಿ ನಾವು ನೋಡುತ್ತಿರುವ ದೃಶ್ಯದಲ್ಲಿ ಏನು ನೋಡುತ್ತೇವೆ ಅಂದರೆ ಒಂದು ಕಟ್ಟಡವಿದೆ ಅದನ್ನು ರೆಡ್ ಕಲರ್ ಪೈಂಟ್ ನಿಂದ ಹಚ್ಚಲಾಗಿದೆ.

ಇಲ್ಲಿ ನಾವು ನೋಡುತ್ತಿರುವ ಚಿತ್ರದಲ್ಲಿ ಏನು ನೋಡುತ್ತೆವೆಂದರೆ ಇಲ್ಲಿ ಒಂದು ಶಾಪ್ ಇದೆ ಆ ಶಾಪಿನ ಒಳಗಡೆ ಇಬ್ಬರು ವ್ಯಕ್ತಿಗಳು ಕೆಲಸವನ್ನು ಮಾಡುತ್ತಿದ್ದಾರೆ ಅವ್ರು ಹಾಕಿಕೊಂಡಿರುವ ಬಟ್ಟೆಯು ಯಲ್ಲೋ ಕಲರ್ ಟೀಶರ್ಟ್ --